ಆಹ್ಹ್ ಫೀಲ್ಗಳಲ್ಲಿ ಈ ಜನಗಳ ಮದ್ಯ ಈ ಸೌಂಡ್ ಅಲ್ಲಿ ಕರ್ಕಶ ಶಬ್ದ ಇರುತದೆ.

ಬೇರೆ ರೂಮ್ ಗಳಿಗೆ ಕೂಡ್ ಹಾಕ್ತರೆ ಅಂತ ರೂಮ್ಗಳು ಕೂಡ ಕ್ಲೀನ್ ಆಗಿ ಇರ್ಬೇಕು ಅಲ್ಲಿ ಗಾಳಿ ವಾತಾವರಣ ಕೂಡ ಚೆನ್ನಾಗಿರಬೇಕು ಮೈಂಟೈನಾನ್ಸ್ ಕೂಡ ಚೆನ್ನಾಗಿರಬೇಕು ಅಂತಹೇಳ್ಬಹುದು ಮತ್ತು ಕ್ಲಿನೆಸ್ಸ್ ಇದ್ದಾಗ ಮಕ್ಳು ಕೂಡ ಹೋಗ್ತಾರೆ.

ಗಿಳಿಗಳು ಹಣ್ಣ್ ತಿನ್ನಕೆ ಅಂತ ಹೊರಗಡೆ ಹೋಗ್ತಾರೆ ಬಟ್ ಇಗ್ಲಿನ್ ಕಾಲದಲ್ಲಿ ಕೂಡ ಹಾಕೊಂಡು ಅವುಕೆ ಚಿತ್ರ ಹಿಂಸೆ ಕೊಡತಾರೆ ಹಿಂಸೆ ಕೊಟ್ರು ಪ್ರಾಣಿಗಳು ಮಹಾಪಾಪ ಅಂತ ಹೇಳ್ಬಹುದು.

ಈ ಕಾಡಲ್ಲಿ ಡಿಸೈನ್ ಗಳಾಗಿರುತದೆ ಹೂವುಗಳಲ್ಲಿ ಕೆಲವೊಂದು ದೇವ್ರಿಗೆ ಕೆಲವೊಂದು

ಅಂತ ಹೇಳಿ ಸಿಟಿ ಸೆಂಟರ್ ಮಾಲ್ ಅಂತ ಮಾಡತಾರೆ ಅದ್ರಲ್ಲಿಈಗ ಸಣ್ಣ ಮಕ್ಲಿಗೆ ಆಟೋಟ ಸ್ಪರ್ಧೆ ಇರ್ತದೆ.

ಈಗಿನ ಕಾಲದಲ್ಲಿ ಮಣ್ಣು ತೆಗೆಯೋಕೆ ಎಸ್ಟ್ ಕಷ್ಟ ಪಡ್ತಾ ಈಗ ಹೊಸ ತಂತ್ರಜ್ಞಾನ ಅಂತ ಜೆಸಿಬಿ ಅಂತ ಬಂದಿದೆ ಈಗ ಬಾರಿ.--